ಇಲ್ಲಿ ಒಂದು ಪಾತ್ರಸ್ ಸೆಡ್ ಇದೆ.

ಇಲ್ಲಿ ಬಾಳಷ್ಟು ದುಖಾನುಗಳಿವೆ ಮತ್ತು ಬಹಳಷ್ಟು ಲೈಟುಗಳು ಕೂಡ ಇವೆ.

ಮತ್ತು ಎದುರುಗಡೆ ಮೂರು ನಾಲ್ಕು ದನಗಳು ಕೂಡ ಇವೆ.

ಇದು ಒಂದು ಹೋಟೆಲ್ ಇದೆ ಇಲ್ಲಿ ಬಹಳಷ್ಟು ಕುರ್ಜಿ ಮತ್ತು ಟೇಬಲ್ಗಳು ಕೂಡ ಇವೆ.

ಇಲ್ಲಿ ಹಚ್ಚು ಹಸಿರಾದ ಬಟ್ಟೆಗಳು ಮತ್ತು ಕೆಂಪು ಬಟ್ಟೆಗಳಿವೆ ಮತ್ತು--

ಮತ್ತು ಇಲ್ಲಿ ಬಹಳಷ್ಟು ಗಿಡಮರಗಳು ಕೂಡ ಇವೆ.

ಮತ್ತು ಎದುರಗಡೆ ಕಟ್ಟೆಯ ಮೇಲೆ ಬಹಳಷ್ಟು ಜನರು ಕೂತಿದ್ದಾರೆ.